ಭರತನಾಟ್ಯ ಮಾಡಬೇಕೆಂದ್ರೆ ಚೆನಾಗಿರ್ತದೆ ಇವಾಗ. ಆದ್ರೆ ಅದನ್ನ ನೋಡಬೇಕೆಂದ್ರೆ ಜನಗಳ ಜಾಸ್ತಿ ಈಗ ಇಷ್ಟಪಡಲ್ಲ ಇವತ್ ಇದ್ ಸಿನಿಮಾ ಗಲ್ಲು ಬಂದಿರೋದರಿಂದ ಅದ್ರ ಬಗ್ಗೆ ಜಾಸ್ತಿ ಜನ--

ನಮ್ಮ ಹಿಂದಿನ ಕಾಲದಂತೆ ಅರ್ಧಪರ್ದನ ಶಿಕ್ಷಾನ್ನ ಒದ್ಸಿ ಅಯ್ಯೋ ಯಾರ್ ಹೋಕ್ತಾರೆ ಬಿಡು ಅಂದ್ಬಿಟ್ಟು ಡಿಸ್ಕಾಣ್ತಿನುಎ ಮಾಡತಾಯಿದ್ರು ಈಗಿನ್ ಕಾಲ--

ಇದರ ಬಗೆ ಹಿಂದೆ ಈಜಾಡಿ ಧನ ಕರುಗಳಿಗೆ ಹಳ್ಳ ರೀತಿ ಮಾಡಿ ಕ ಕೆ ಕೆ ಕೆ ಹೊರಗಡೆ ಹೊಡೆದು ಹೋಗಿದ್ದ ರೀತಿ ಕೆರೆಗಳನ್ನ ಕಟ್ಟಿ ಎಲ್ಲಾ ಮಾಡ್ತಾ ಇದ್ರು.